ಮತ ಅದು ಸ್ಟಮಕ್ ಏನ್ ಐತಿಯ್ಲರಿ ಆ ಸ್ಟಮಕ್ ಮಷೀನ್ ಹೊಡೆಯೋದ್ರಿಂದ ನಮ ಹೊಟ್ಟಿ ಸಣ್ಣ ಆಗತೇತಿ ಮತ ಸಿಕ್ಸ್ ಪ್ಯಾಕ್ ಬರ್ತಾವರೀ ಭಾಳ್ ಚೆಂದ ಐತ್ರಿ ಮಷೀನ್ ಇದ.

ಹಣ್ಣು ಕೀರನ್ ಅಂಗಡಿಯೊಳಗ ಎಲ್ಲ ತರದ ಶಂಪೋ ಹಾಕ್ಯರಿ ಹೇರ್ ಕಲರ್ ಹಾಕ್ಯಾರ ಚಿಪ್ಸ್ ಹಾಕ್ಯಾರ ಕುರ್ಕುರೆ ಹಾಕ್ಯಾರ ಚಕ್ಕೆ ಹಾಕ್ಯಾರ ಶೇಂಗಾ ಚಕ್ಕಿ.

ಇದು ನುಡಿದರೇ ಇಂತಹಾ ವಾತವರಣ ಒಳ್ಳೆ ಕಾಲೇಜಾ ಇದೆ ಇರ್ತದೆ. ಮುಂದ ರೋಡ್ ಆಯಿತೇ ಕಚ್ಚಾ ರೋಡ್ ಆಯಿತೇ.

ಇದೊಂದು ಗ್ಯಾರೇಜ್ ರೀ ಈ ಗ್ಯಾರೇಜ ದಾಗ ಒಂದ್ ಸ್ಕೊಡಾ ಕಾರ ನಿಂತೈತಿ ರಿಪೇರಿಗೆ.

ಎಲ್ಲ ತರಹದ ಹಣ್ಣು. ಬಾಳೆಹಣ್ಣು. ಎಲ್ಲ ಅದಾವ್ ರೀ. ನೋಡಿದ್ರ ತಿನ್ನಬೇಕ ಅನಸ್ತೇತ ನೋಡ್ರಿ ಇದನ್ನ ಈಗ.

ಲೈಟ್ ಕಂಬ ಕಣಕತೆತಿ ಒಂದು ಗಿಡ ಕಣಕತೆತಿ.

ಇದೊಂದು ಟೊಯ್ ಶಾಪ್ ಆಯಿತೇ ಈ ಟೊಯ್ ಶಾಪ್ ತಗ--

ಇಲ್ಲಿ ಎಲ್ಲ ತರಹದ ಸ್ಟೀಲ್ ಬಾಂಡಿ ಅದವ್. ಪ್ಲಾಸ್ಟಿಕ್ -

ನಿಮಗೇ ಏನು ಬೇಕೂ ಎಲ್ಲ ವಸ್ತುಗಳೂ ಅದವ್ ಇಲ್ಲಿ ಇದೊಂದ ದೂಡ್ಡ ಶಾಪ್ ಇದೆ ಇಬ್ಬರೂ ಹೆಣ್ಣು ಮಕ್ಕಳೂ ಕುಂತರೇ ಒಬ್ಬ ಗಂಡಸು--

ಹೊರಗಡೆ ಆಟ ಆಡಕ್ಕೆ ನೋಡಾಕ ಯಲ್ಲಾ ಇವ ಅದಾವ ಗಿಡಂಗೊಳ್ ಅದಾವ ಕಂಬಗಳ ಅದಾವ. ಹಸಿರ ಹಚ್ಚ ಹೆಸಿರ ಈದ್ ಐತಿ ಗಿಡಂಗೊಳ್ ಅದಾವ ನೋಡಾಕ ಚಂದ ಅಂಸಾಕತೇತಿ.

ಮನಸ್ಥಿತಿ ಇವುದು ಒಂದು ದೂಡ್ಡ ಕಪಾನಿ ದೂಡ್ಡರ ಮದುವೆ ಇದೆ ಇಲ್ಲಿ ಅದಕಾಗಿ ಎಲ್ಲರೂ ನೋಡತ ಇದಾರ .

ಕಾರಂಜಿ ಒಳಗೆ ನೀರಿಲ್ಲ ಹುಡುಗರೂ ಆಟ ಆಡಕತ್ತರ್.

ಇದು ಬ್ಯಾಂಕ್ ಆಫ್ ಬರೋಡದ ಬ್ರಾಂಚ್ ಐತಿ ಕ್ಯಾಬಿನ್ ಐತಿ ಪುಗ್ಗ ಗಿಗ್ಗ ಎಲ್ಲಾ ಕಟ್ಟಿದಾರ.